ಕಚೇರಿಯ ಮುಂದೆ ಒಂದು ಶೋವಿನ ಗಿಡವಿದೇ ಹಾಗೂ ಅದರಿಂದ ಕೆಲ ಜನಗಳು ಹೊರಗಡೆ ಬರುತ್ತಿದ್ದಾರೆ.

ಹಾಗು ಒಂದು ಕಾರ್ ಇನ್ನೋವಾ ಕ್ರಿಸ್ಟ ಕಾರ್ ಕೂಡ ನಿಂತಿದೆ.

ಮತ್ತು ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತಿರುವ ಟೈಲ್ಸ್ ಗಳನ್ನು ಸೈಡ್ ಅಲ್ಲಿ ಹಾಗೂ ನೆಲದ ಮೇಲೆ ಜನರಿಗೆ ತೋರಿಸಲು ಹಾಕಲಾಗಿದೆ.

ಹಾಗೂ ಒಳಗಡೆ ಗ್ಲಾಸಿನ ಒಳಗಡೆ ಒಂದು ಅಅ ಮೆರೂನ್ ಕಲರ್ ಕಾರು ಕಾಣಿಸುತ್ತಿದೆ.

ಹಾಗು ನೆಲದ ಮೇಲೆ ಹುಲ್ಲು ಬೆಳಗಿದೆ ಹಾಗು ವೈರ್ ಗಳನ್ನು ನಾವು ಇಲ್ಲಿ ಕಾಣುತ್ತಾ ಇದ್ದೇವೆ.

ಇದು ಒಂದು ಹಣ್ಣಿನ ಅಂಗಡಿಯಾಗಿ ಕಾಣುತ್ತಿದೆ ಮಾರ್ಕೆಟ್ ನಲ್ಲಿ ಇರುವ ಅಂಗಡಿಯಾಗಿದೆ ಅಪ್ ಕಾಮ್ಸ್ ಆಗಿದೆ.

ಮತ್ತು ಇದರಲ್ಲಿ ನಾವು ಬಾಳೆ ಹಣ್ಣುಗಳನ್ನು ಕಾಣುತ್ತಿದೆವೆ ಮೇಲೆ ಬಾಳೆ ಕಾಯಿ ಹಣ್ಣ ಆಗಿಲ್ಲ ಕಾಯಿಗಲನ್ನು ಕಟ್ಟಲಾಗಿದೆ.

ಇದೊಂದು ಏರ್ಪೋರ್ಟ್ ಆಗಿದೆ ಮತ್ತೆ ಇದ ತುಂಬ ವಣಗಿದ ಹುಲ್ಲುಗಳನ್ನು ನಾವು ಅಲ್ಲಿ ನೋಡಬಹುದು.

ಇಲ್ಲಿ ನಮಗೆ ಕಾಣುವ ಹಾಗೆ ಮು ಮೂರು ಮಳಿಗೆಗಳನ್ನು ನಾವು ಕಾಣಿಸುತ್ತಿದ್ದೆವೆ.

ಇದರಲ್ಲಿ ಸಾಗರ ಡಿ ಜೆ ಸೋಲಾರ್ ಪ್ರೊ ಎನ್ನುವ ಒಂದು ಕಂಪನಿ ಅವರು ಡಿ ಜೆ ಗಳು ಮತ್ತು ಲೈಟಿಂಗ್ ಸಿಸ್ಟಮ್ ಜೋಡಿಸಿ ಪೂಜೆಯನ್ನು ಮಾಡಿದ್ದಾರೆ.

ಮತ್ತು ಅಂಗಡಿಯ ಒಳಗೆ ಕಲರ್ ಕಲರಿನ ಗ್ಲಾಸ್ ಅನ್ನು ನಾವು ಕಾಣಬಹುದು.

ಈ ಒಂದು ಚಿತ್ರದಲ್ಲಿ ಮಲಬಾರ ಶೇಕ್ಸ್ ಅಂಡ್ ಮೋಜಿಟೊ ಎಂದು ಕಾಣುವ ಒಂದು ಅಂಗಡಿ ಇದೆ.

ಮತ್ತು ಅದರ ಪಕ್ಕದಲ್ಲಿ ಗಂಗಾ ಯಮುನಾ ಪತ್ತಿನ ಸೌಹಾರ್ದ ಎಂಬ ಒಂದು ಬೋರ್ಡ ನ್ನು ನಾವು ಕಾಣುತ್ತಿದ್ದೇ--

ಹಾಗೂ ತಲೆಯನ್ನು ಕವರ್ ಮಾಡಿ ತಾವು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ.

ಬಿಳಿ ಬಣ್ಣದ ಗುಲಾಬಿ ಹಾಗು ವೈಲೆಟ್ ಇತರೆ ಬಣ್ಣದ ಸೇವಂತಿಗೆ ಹೂಗಳು ಹಾಗು ಮಲ್ಲಿಗೆ ಹೂವು--

ಈ ಅಂಗಡಿಯಲ್ಲಿ ವಿವಿಧ ರೀತಿಯ ಶೂಗಳು ವಿವಿಧ ಬಣ್ಣದಲ್ಲಿ ಲಭ್ಯವಿವೆ ಹಾಗು--

ಬೇರೆ ಬೇರೆ ಬಣ್ಣದ ಚಿಕ್ಕ ಸಸಿಗಳು ಚೆನ್ನಾಗಿ ಕಾಣುತ್ತಿವೆ.

ಇದು ಒಂದು ಸುಂದರವಾಗಿರುವ ಪ್ರದೇಶದಲ್ಲಿರುವ ಒಂದು ರೆಸ್ಟೋರೆಂಟ್ ಆಗಿದೆ.

ಹಾಗೂ ವಿದ್ಯುತ್ ಕಂಬಗಳು ವೈರ್ ಗಳಿದ್ದಾವೆ.